ಅದೇ, ಇಲ್ಲದಿದ್ರೆ ನಾವು ಒಬ್ರೋಬ್ರೆ ಹೋದ್ರೆ ಎಷ್ಟು ಹೇಳಿದ್ರೆಸಾ ಬಂಗ ವೆ ಅದು.

ಹಾ ಅದೇ, ಒಟ್ಟಾಗಿ ಒಂದ್ ಸ್ವಲ್ಪ ಒಳ್ಳೇದೇ ಯಾವದಾದ್ರು ಐ~ ಇದು ಕೊಡ್ಬೋದು, gift .

ಹೋಗುವಾಗ ಅವರೇಂತ, ಗಾಡಿ ವ್ಯವಸ್ಥೆ ಉಂಟಾ ಎಂತ ಹೇಳಿದ್ರು ಮಾರ್ರೆ.

ಯಾರ್ದು, ಅಲ್ಲ ಅವರ್ ಗಾಡಿ ಇಲ್ಲಿಗೆ ಬರ್ತದಲ್ಲ ನಮ್ಗೆ.

ಆ ಕಡೆ bgSpeach ಇಂದ, ನಿಮ್ಮ ಕಡೆಯಿಂದಾನೆ ಬರ್ತದ?

ಹಾ, ಹಾಗಾರೆ ನನ್ನಲ್ಲಿ ನಿಮ್ಮನೆ ಹತ್ರ ಬರ್ತೇನೆ, ಅಲ್ಲಿಂದ ಒಟ್ಟಿಗೆ ಹೋಗ್ಬೋದು.

ಮತ್ತೆ ಎಲ್ರ ಹೋಗಿ ಹೋಗ್ವ ಒಮ್ಮೆ ಒಟ್ಟಿಗೆ.

ನಮ್ದು, ನಮ್ದೆನಿಲ್ಲ ಮಾರ್ರೆ ಅದೇ ನಾಡ್ದು ಅದೇ ಅವರದ್ದು ಒಂದು ನೋಡ್ವ ಅಂತ ಅಲ್ಲಿಗೆ.

ಹೋಗ್ವ, ಎಲ್ರಿಗೆ call ಮಾಡ್ತೇನೀಗ.

ಹ okay . ಅದೇ ಇದ್ engagement ಒಳ್ಳೆ ಆದಿತ್ಯವಾರ ಇಟ್ಟಿದಾರೆ ಒಳ್ಳೇದಾಯ್ತು.

ಎಲ್ಲ್ರಿಗೆ ರಜೆ ಇರ್ತದೆ, ಆದ್ರೆ ಆ ಪ್ರಥಮೆಶ್ ಗೆ ಒಂದು doubt ಮಾರ್ರೆ.

ಪರ್ವಾಗಿಲ್ಲ ಅವನಿಗೊಂದು ಹೇಳ್ವ, ಎಲ್ಲ್ರೂ ಇದ್ದರೆ ಮಾರ್ರೆ ನೀನೊಬ್ಬ ಬಾ ಮಾರ್ರೆ , ಒಬ್ನೆ ಇರುದು , ಬಾಕಿ.

ಹೌದು ಸರಿ ಹಾಗಾದ್ರೆ, ಸ್ವಲ್ಪ ಕೆಲ್ಸ ಉಂಟು.

hello ಬಾಲಾಜಿ ಕೇಳುಸ್ತಿದೆಯ ಹು ಹಾರ್ದಿಕ್ ಏನ್ ಮಾಡ್ತ ಇದಿರ ಕೇಳುಸ್ತಿದೆ ಹೇಳಿ. ಹ್ಮ್ಊಟ ಆಯ್ತಾ ಹಾ ಊಟ just ಆಯ್ತು ಹಾರ್ದಿಕ್ ಅವ್ರೆ. ನಿಮ್ದು

ಆಯ್ತು ಏನಿಲ್ಲ ಹಿಂಗೆ call ಮಾಡೋಣ ಅಂತ ಮಾಡಿದ್ವಿ free ಆಗಿದಿನಿ. ನಾನು free ಇದಿನಿ ಮಾತಾಡಿ ಪರವಾಗಿಲ್ಲ ಅದೆ ಇವಾಗ ಇರೋ present ಇರೋ situation ಯಾಕಂದ್ರೆ ಇವಾಗ ನಮ್ ಭಾರತದ ತಂಡದ್ ಬಗ್ಗೆ ಮಾತಾಡೋಣ ಅಂತ call ಮಾಡಿದ್ವಿ

ಅದೆ ಮೊನ್ನೆ ನಡೆದ ಸರಣಿಯಲ್ಲಿ ಅದೆ ಇದು ಭಾರತ ಮತ್ತು ಆಸ್ಟ್ರೇಲಿಯ ನೆಡಿತಲ್ವ ಹ first ok. ನೋಡ್ದೆ ನಾನು match ನೋಡ್ದೆ ಇವಾಗಿರೋ ಅಂದ್ರೆ present ಇರೋ team ಭಾರತ ತಂಡ

ನಿಮ್ಗೆ ಏನು ಇಷ್ಟ ಆಯ್ತಾ ಇಷ್ಟ ಆಗಿಲ್ವ ಎನಾದ್ರು changes ಆಗ್ಬೇಕ.

bat's man's ಅಂದ್ರೆ ಇವಾಗ ಬಂದ್ ಬಿಟ್ಟು ಹಿಂದೆ ತಳ್ಳೋವಾಗಿದ್ರೆ

first opens ಬಂದ್ ಬಿಟ್ಟು ಯಾರು ರೋಹಿತ್ ಶರ್ಮ ಕಿರಣ್ ರಾಹುಲ್

one done ಬಂದ್ ಬಿಟ್ಟು ವಿರಾಟ್ ಕೋಹ್ಲಿ ಇದಾರೆ

ಮತ್ತೆ fourth and second one done ಬಂದ್ ಬಿಟ್ಟು ಏನು ಸೂರ್ಯ ಕುಮಾರ್ ಅವ್ರ್ ಇದಾರೆ

ಮತ್ತೆ ನಾಳೆ ಒಂದ್ ಎಲ್ಲಿ ಆಸ್ಟ್ರೇಲಿಯ ಸರಣಿ ಆಸ್ಟ್ರೇಲಿಯ ಮೇಲೆ ಸರಣಿ on the bench ಕೂರ್ಸಿದಿದ್ರು

ನೆಡಿತಿರೋದ್ south Africa ದ್ ಮೇಲೆ ನಡಿತಿರೋದು ಸರಣಿ.

ಅದಕ್ಕೆ ಇವಾಗ replace ಮಾಡ್ಕೊಂಡು ಮತ್ತೆ ಇವ್ರು ದಿನೇಶ್ ಕಾರ್ತಿಕ್, ನು ಅವ್ರು ಇದಾರೆ .

ಯಾಕಂದ್ರೆ ಅವ್ರು ಅವ್ರ್ ಪ್ರದರ್ಶನ ಬಾರಿ ಚೆನ್ನಾಗಿದೆ

DK finisher ಅಂತ ಹೇಳ್ತರಲ್ವ. ಯಾಕಂದ್ರೆ ಓದ್ ಓದ IPL ಅಲ್ಲಿ ನಾವ್ ನೋಡಿದಿವಿ ಯಾವ್ ರೀತಿ ಅವ್ರು finisher ಆಗಿ ನಿಂತಿದಾರೆ ಅಂದ್ರೆ R CB ತಂಡಕ್ಕೆ.

ಅತ್ಯುತ್ತಮ ಏನು finisher ಆಗಿ ನಿಂತಿದಾರೆ

so ಯಾಕಂದ್ರೆ ಇವಾಗ ಅವ್ರ್ ಆಡ್ತಿದಿದ್ದು ಮೊದ್ಲಿಂದಾನು ಆಡ್ಕೊಂಡು ಬಂದಿದಾರೆ DK ದಿನೇಶ್ ಕಾರ್ತಿಕ್ ಅವ್ರು.

but ಅವಾಗ್ಲಿಂದ full famous ಆಗ್ಲಿಲ್ಲ

ಯಾಕಂದ್ರೆ ಸ್ವಲ್ಪ problems ಇರ್ತವೆ ಅವು ಇವು ಅಂತ ಹೇಳಿ fitness ಅದು ಇದು ಅಂತ ಹೇಳಿ ಪಾಪ ಸರ್ಯಾಗಿ ಈ team India ದಲ್ಲಿ ಆಡೋಕುನು ಅವರ್ಗೆ chance ಸಿಗ್ಲಿಲ್ಲ

ಅವಕಾಶನು ಕಡ್ಮೇನೆ ಇತ್ತು ಅವರ್ಗೆ

but ಇ ನಡ್ವೆ ಅಂತು finisher ಆಗಿ ಹೋದ IPL ನಲ್ಲಿ ನೋಡಿ ಅವ್ರು

B C C ಏನು decision ತಗೊಂಡಿದೆ ಅಂದ್ರೆ ದಿನೇಶ್ ಕಾರ್ತಿಕ್ ನ finisher roller ಅಲ್ಲಿ ಆಡ್ಸ್ಲೇ ಬೇಕು ಅಂತ ಅಂದ್ ಬಿಟ್ಟು ಮಾಡಿದಾರೆ ಅವ್ರು

so ನಿಮ್ ಮನ್ಸಿಗ್ ಏನ್ ನಾವ್ ಕೇಳೋದ್ ನಿಮ್ ಕಡೆ ಇಂದ ಏನುಕ್ಕೆ ಕೇಳ್ತಿವ್ ಅಂದ್ರೆ ಹಾರ್ದಿಕ್ ನನಗ್ ಅನಿಸಿದ್ ಮಟ್ಗೆ ಇವಾಗಿರೋ ಇವಾಗಿರೋ situation ಅಲ್ಲಿ ಇವಾಗ

ನಮ್ಮೆಸ್ರ್ ನಮ್ಮೆಸ್ರಂತ ಹಾರ್ದಿಕ್ ಪಾಂಡ್ಯ ಅಂತ ಅವ್ರು full all rounder ಭಾರತದಲ್ಲಿ number one first

voice ಸ್ವಲ್ಪ break ಆಗ್ತಿದೆ ನೋಡಿ ಏನೋ tower network ಇದ್ಯೋ ಇಲ್ವೋ ನೋಡಿ ಸ್ವಲ್ಪ

ಹ ಇದು ನನಗ್ ಗೊತ್ತಾಯ್ತು ನನಗ್ ನೀವ್ ಹೇಳಿದ್ದ್ ಏನು ಅರ್ಥ ಆಯ್ತು

ನನ್ನ ಒಂದು ಅಭಿಪ್ರಾಯ ಏನು ಅಂತಂದ್ರೆ

ನಿಮ್ ಹೆಸರ್ಇದ್ದಂಗೆ correct ಹಾರ್ದಿಕ್ ಪಾಂಡೆ ಅವ್ರ್ ತುಂಬ ಚೆನ್ನಾಗಿ ಮಾಡ್ತಾರೆ performance ತುಂಬ ಚೆನ್ನಾಗಿದೆ ಅವ್ರ್ದ ಒಂದು. ಯಾಕೆಂದ್ರೆ ಅವರ್ಗೆ ಹೊಸ್ದಾಗ್ ಹೊಸ ಹೊಸ್ದಾಗ್ ಏನು ಒಂದು ನಾಯಕತ್ವ ಕೊಟ್ಟಿದ್ರು ಯಾರು ಗುಜರಾತ್

so ಅವ್ರು ಯಾಕಂದ್ರೆ injury two thousand nineteen ಅಲ್ಲಿ world cup ಆಡೋವಾಗ ಏನು injury ಆಗಿತ್ತು ಅವ್ರು

ಬಾಂಗ್ಲ ದೇಶ ಮೇಲು ಏನು injury ಆದಾಗ ಸ್ವಲ್ಪ ಎರಡು ವರ್ಷಗಳು ಆಡ್ಲೇ ಇಲ್ಲ ಅವ್ರು

ಯಾಕಂದ್ರೆ ಆಗ injury ಯಿಂದ back out ಗಿ ಬಂದು ಮತ್ತೆ ಏನು fitness ಎಲ್ಲ ಮಾಡಿ

ರಣಜಿಗಳಲ್ಲಿ ಆಡಿ ಬಂದು ಮತ್ತೆ ಇವಾಗ India ಲಿಂದ ಇವಾಗ ಇವಾಗ್ present ಅಂದ್ರೆ India ದಲ್ಲಿ number one all rounder ಆಗಿ ನಿಂತಿರೋರು ಅಂದ್ರೆ ಹಾರ್ದಿಕ್ ಪಾಂಡೆ ಅಂತ

ಯಾಕಂದ್ರೆ ಅವ್ರಗ್ ಎಲ್ಲಾ ರೀತಿನು talent ಇದೆ ಯಾಕಂದ್ರೆ ಇವಾಗ ನಾಯಕತ್ವ ನಾಯಕತ್ವ ಕೊಟ್ರುನು ಮಾಡಕ್ ready ಇದಾರೆ ಅವ್ರು

ಯಾಕಂದ್ರೆ ಇವಾಗ ನಾವೇ ನೋಡ್ದ್ವಿ ಓದ್ IPL ಅಲ್ಲಿ ಯಾವ್ ತರ ಪ್ರದರ್ಶನ ಮಾಡಿದ್ರು ಅವ್ರು ಅಂತ

wicket ಗಳ ಪತನ ಜಾಸ್ತಿ ಮೀರ್ ಹೋದ್ರು ಕೂಡನು ಅವ್ರು ಅಷ್ಟೊಂದ್ tension ತಗೊಳ್ದಂಗೆನೆ cool ಆಗಿ batting ಆಡಿ ಆಡಿ ಪಾಪ ಏನು ಅವ್ರ್ ಏನು team ನ ಮುಂದ್ ಮುಂದ್ ವರ್ಸ್ಕೊಂಡ್ ಹೋಗಿದಾರೆ

so ಅದಕ್ಕೆ ಇವಾಗನ India ದಲ್ ಏನಂತಾರೆ ಇವಾಗ ಭಾರತದಲ್ number one all rounder ಆಗ್ ನಿಂತಿದಾರ್ ಇವಾಗ ಹ್ಮ್ ಹೌದು ನನಗು ಆಯ್ತು ಇಷ್ಟ ಆಯ್ತು

ಒಬ್ಬ ನಾ ಹೇಳ್ತೀನಿ ನೋಡಿ ಒಬ್ಬ ಆಟಗಾರ ಅಂದಮೇಲೆ

ಹಾ ಒಂದ್ ಸಲ ಚೆನಾಗ್ ಆಡ್ಬೋದು ಯಾಕಂದ್ರೆ ಅವ್ರು ಮನುಷ್ಯರೆ ಒಂದ್ ಸಲ ಚೆನಾಗ್ ಆಡ್ತಾರೆ ಒಂದೊಂದ್ ಸಲಿ miss ಆಗ್ out ಆಗ್ತಾರೆ. ಪ್ರತಿಯೋಬ್ರು Duck out ಆಗ್ತಾರೆ. score ಮಾಡ್ತಾರೆ. century ನು ಓಡಿತಾರೆ ಇದು

ಅದೆಲ್ಲ common ಇವಾಗೆಲ್ಲ ಹ ಆದುದರಿಂದ ಹಾರ್ದಿಕ್ ಪಾಂಡೆ ಮೊನ್ನೆ over ಮಾಡ್ದಾಗ ಸ್ವಲ್ಪ score ಕೊಟ್ರು. don't worry ಯಾಕಂತಂದ್ರೆ ಹ ಒಬ್ಬ player ಆದಮೇಲೆ score ಕೊಡ್ತಾರೆ wickets ಚೆನ್ನಾಗ್ ತಗಿತಾರೆ bowler ಆದ್ಮೇಲೆ.

ಒಂದೊಂದ್ ಸಲಿ score, runs ಜಾಸ್ತಿ ಕೊಡ್ತಾರೆ.

ಹ batting ಅವ್ರ್ ಏನ್ ಗೊತ್ತ ಅವರ್ಗೆ all rounder ಅಂದ್ಮೇಲೆ ಹ bowling ಮಾಡ್ಬೇಕು, batting ಆಡ್ಬೇಕು ಅಂತ ಅಂದ್ರೆ ಸ್ವಲ್ಪ ಕಷ್ಟನೆ ಇರುತ್ತೆ.